ಇದು ಯೇಸುಕ್ರಿಸ್ತನ ಒಂದು ಚರ್ಚ್ ಅಂತಾ ಹೇಳಬಹುದು . ಯೇಸುಕ್ರಿಸ್ತನ ಒಂದು ಮಾರ್ಕ್ ಅನ್ನು ನೋಡಬಹುದು .ಅದೇ ಅದು ಅಲ್ಲದೆ ತುಂಬಾ ಜನರು ಸಾಲಾಗಿ ಒಳಗೆ ಹೋಗಲಿಕ್ಕೆ ನಿಂತಿದ್ದಾರೆ .

ಮತ್ತು ಇಲ್ಲಿ ಹೊರಗಡೆ ದೀಪಗಳನ್ನು ಮಾರುತ್ತಿದ್ದಾರೆ . ಅಂತ ನೋಡಬಹುದು ತುಂಬಾನೇ ಅಂದ್ರೆ ತುಂಬಾನೇ ಜನ ಕಾಣಸ್ತಿದಾರೆ .

ದೇವನ ಸುತ್ತಮುತ್ತಲು ದೊಡ್ಡ ದೊಡ್ಡ ದಾದಂತಹ ಜಿಮ್ ನ ಸಾಮಾನುಗಳನ್ನು ನಾವು ನೋಡಬಹುದು .

ಇದು ಒಂದು ಜಿಮ್ ನ ಹಾಲ್ ಅಂತ ಹೇಳಬಹುದು .ಇಲ್ಲಿ ಆ ತುಂಬಾನೇ ವ್ಯಕ್ತಿಗಳು ಜಿಮ್ ಅನ್ನು ಮಾಡುತ್ತಿದ್ದಾರೆ .

ಅದಲ್ದೆ ತುಂಬಾನೇ ವ್ಯಕ್ತಿಗಳು ಪುರುಷರುಗಳು ಕೂಡ ಜಿಮ್ ಅನ್ನು ಮಾಡುತ್ತಿದ್ದಾರೆ . ಮತ್ತು ಕುಳಿತುಕೊಂಡಿದ್ದಾರೆ ಅಂತ ಹೇಳಬಹುದು ನಾನಾ ತರಹದ ಮಷೀನ್ ಗಳು ಕೂಡ ಇಲ್ಲಿ ಕನಿಷ್ಠ ಇದಾವೆ .

ಇದೊಂದು ಶಾಲಾ ಕಾಲೇಜಿನ ತರ ಯಾವುದಾದರೂ ಒಂದು ಸಂಸ್ಥೆ ಅಂತ ಹೇಳಬಹುದು.

ಇದು ಜಿಮ್ ಒಂದು ಜಿಮ್ ನ ಹಾಲ್ಅಥವಾ ದೊಡ್ಡದಾದ ಒಂದು ಕ್ಲಾಸ್ ರೂಮ್ ಅಂತ ಹೇಳಬಹುದು . ತುಂಬಾನೇ ಅಂದ್ರೆ ತುಂಬಾನೇ ಮ್ಯಾಚಿನ ಗಳು ಕಾಣಿಸ್ತಾ ಇದಾವೆ .

ಇದು ಒಂದು ಮೀನಿನ ಮಾರ್ಕೆಟ್ ಅಂತ ಹೇಳಬಹುದು .ಇಲ್ಲಿ ನಾನಾ ತರಹದ ವಿಧವಿಧವಾದ ಮೀನುಗಳು ಕೂಡ ಕಾಣಿಸ್ತಾ ಇದಾವೆ . ಕೆಲವು ವ್ಯಕ್ತಿಗಳು ಮೀನನ್ನು ಮಾರುತ್ತಿದ್ದಾರೆ .

ಅದೇ ರೀತಿ ಕೆಲವರು ನಿಂತುಕೊಂಡು ಮೀನುಗಳನ್ನು ತೆಗೆದುಕ್ಕೊಳ್ಳುತ್ತಿದ್ದರೆ ಅಂತ ಹೇಳಬಹುದು ಮತ್ತೆ ನಾನಾ ತರಹದ ಮಷೀನ್ ಗಳು ಕೂಡ ಕನಿಷ್ಠ ಇದಾವೆ .